ಹೌದ ಇಲ್ಲ ನಮ್ಗೆ ಮಹಮದ್ದ್ ಕೈಫ್ ಅಂದ್ರೆ ಇಷ್ಟ fielding ನಾಗ್ ಮಾತ್ರ.

ಐತೆ ಅಣ್ಣ ನಿಮ್ಮ್ ಮನೆ ಅತ್ರ ವಾತಾವರಣ?

ನಿಮ್ಮ್ ಮನೆ ಅತ್ರ ಹೆಂಗ್ ಐತೆ ವಾತಾವರಣ?

ನೆನ್ನೆ ಇವತ್ತು ಸ್ವಲ್ಪ ಚಳಿ ಜಾಸ್ತೇ ಆಗಿತ್ತು.

ಹ್ಮ್ ಹೌದು Sunday Sunday cricket ಆಡಕ್ ಹೋಗ್ವಲ್ರ?

ನೀವ್ ಹೇಳಿದ್ರೆ ಕೇಳ್ತಿವಿ.

ಹ್ಮ್ ಹೌದು last new year ಗೆ ಏನ್ celebration ಹೆಂಗೈತು ಹೆಂಗ್ ಇಲ್ಲ? ಎಲ್ಲಿಗ್ ಇಲ್ಲ ಅಣ್ಣ ಇಲ್ಲೇ ಬೆಂಗ್ಳುರ್ ಅತ್ರ ಹೋಗಿದ್ವಿ

ಹೆಂಗೆ ಹೆಂಗೆ celebration ಮಾಡೀರಿ ಏನ್ ಕಥೆ? ಮಾಮೂಲಿ ಅಣ್ಣ ಭೇಷ್ enjoy ಆಯ್ತು.

general ಏನ ಹ್ಮ್ ಮತ್ತೆ?

ನೀವ್ ಎಲ್ಲಿ ಹೋಗಿಲ್ಲ newyear ಗೆ? ಇಲ್ಲ ವೈಝಗ್ ಹೋಗಿದ್ದೆ ಅಣ್ಣ ನಾನು AP ನಾಗ.

ಉಮ್ ವಿಶಾಖಪಟ್ನಮ್ಮ್ಗ್ ಹೋಗಿದ್ದೆ.

ಹ್ಮ್ ನೀವು christmas ಗ್ ಬಂದು ಇದಕ್ ಹೋಗಿದ್ ಬೆಂಗ್ಳುರಿಗೆ?

New year ಬಂದು ಇಲ್ಲಗ್ ಹೋಗ್ ವೈಝಗ್ ಹೋಗ್ಗಿದ್ದು.

ಮತ್ತೆ ನಾಳೇನು ಹೋಗ್ಬೇಕು ವೈಝಗ್ one time ಕೆಲಸ ಹ್ಮ್.

ನೀವ್ ಹೋಗಿಲ್ಲ cricket ಆಡೋಕೆ. ಇಲ್ಲ ಅಣ್ಣ ಈ ನಾಡ್ವೇ ಸ್ವಲ್ಪ ಕೆಲ್ಸ ಜಾಸ್ತೀ ಅಗಾಯ್ತೆ ಅದಕ್ಕೆ time ಸಿಗ್ವಲ್ದು.

ಹ್ಮ್ free ಇದ್ದಾಗ ಹೋಗ್ಬಿಡ್ತೀವಿ ಹಂಗೇನ್ ಇಲ್ಲ.

ಇಲ್ಲಿ ಬರ್ರಿ ನಾವ್ ಹೋಗ್ತೀವಲ್ಲ ನೀವ್ ಗಳು ಬಂದ್ರೆ ಚನಾಗಿರುತ್ತೆ. ಬರ್ತ್ನ ಈ week ಖಂಡಿತಾ ಬರ್ತಿನ್ sunday.

ಇಲ್ಲ ಇಲ್ಲ ಬುಡ್ನ ಬರ್ತಿನ್ ಬುಡ್ನ. ಸರಿ ಅಣ್ಣಾ ಇಡ್ಲ ಅಣ್ಣ ಮತ್ತೆ ನಾನ್ ನಾಳೆ call ಮಾಡ್ತೀನಿ.

Okay ಅಣ್ಣ bye.

ಅ ನಾವು ವೈದ್ಯರ ಬಗ್ಗೆ ಮಾತನಾಡುತ್ತಿದ್ದೇನೆ, ವೈದ್ಯರು ಎಂದರೇ ನಮಗೆ ಒಳ್ಳೆಯ ದೇವರು ಎಂದರ್ಥ. ದೇವರ ಅಂದರೆ ನಾವು ನಮ್ಮನ್ನು ಯ ಅರಾಮಿಲ್ಲದ time ನಲ್ರಿ ನಾವು ದವಾಕನಿಗ ಹೋಗ್ತೀವಿ, ತೋರಿಸ್ಗೊಂತೀವಿ ಮ ಏನೊ once time . ಒಳಗ ನಾವ್ ಎಂತಾ ಎಂತಾ timing ಹೋದ್ರು ನಮಗೆ ದೇವರ ಥರಾ ಡ~ ದವಾಕನಿ ಒಳಗ ಹೋದ ಗಳಿಗೆ ನಮಗ ವೈದ್ಯರು ನಮಗೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟರೆ ನಮಗೆ ಅದೇ ನಮಗೆ ದೇವರ ರೂಪದಲ್ಲಿ ಕಾಣುತ್ತಾನ್ರೀ. ದೇವರಂದ್ರ ನಮ್ಮ ನಾವ ಕಾಣೊದು ವೈದ್ಯರನ್ನೇ, ವೈದ್ಯರನ್ನು ಯಾಕೆ ನಾವು ದೇವರು ಎನ್ನುತ್ತೇವೆ ಅಂದರೆ. ವೈದ್ಯರು ನಮಗೆ ಯಾವ್~ ಯಾವುದೇ timing limit ಇಲ್ಲ್ದೆ ನಮಗೆ ಚಿಕಿತ್ಸೆಯನ್ನು ಕೊಡುತ್ತಾರೆ, ದೇವರಂತ ನಾವು ವೈದ್ಯರನ್ನ ಕರಿಯಬೇಕರೀ, ಯಾಕಂದ್ರ ನಾವು ಎಂತಾ timing ಒಳಗ ನಮಗ್ ಏನ್ ತ್ರಾಸ್ ಆಗೇತ ಅಂದ್ರು ನಾವ್‌ ಹೋದಗಳಿಗ್ಗೆ. ನಮ್ಗ ತಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟ ನಮಗೆ ಸರಿಯಾದ ಸರಿಯಾದ ನಮಗೆ ಚಿಕಿತ್ಸೆಯನ್ನು ಕೊಟ್ಟು, ತಮ್ಮ ವೈದ್ಯ ವೃತ್ತಿಯನ್ನು ಸರಿಯಾಗಿ ನಿರ್ವಹಿಸುತ್ತಾರೆ, ಅದರಲ್ಲಿ ವೈದ್ಯರ ವೈದ್ಯರು ನಮಗೆ ದೇವರ ತರ ಕಾಣ್ತಾ~ ಕಾಣ್ತಾರ್ರಿ. ಯಾಕಂದ್ರೆ ದೇವರು ದೇವರನ್ನು ನಾವು ನೋಡಿಲ್ಲ, ಕಣ್ಣೀಲೆ ಅಂತು ನಾವ್‌ ದೇವರನ್ನು ಎಲ್ಲಿಯೂ ನೋಡಿಲ್ಲ, ಒಂದು ಯಾವದ ಒಂದ ಕಲ್ಲ ಕಂಡ್ರ ನಾವ್ ದೇವರಂತ ನಮಸ್ಕಾರ ಮಾಡ್ತೇವ.‌ ಆದರ ನಮಗೆ ಸರಿಯಾಗಿ ಒಂದ ದೇವರ ಥರಾ ಅಂದ್ರೆ ನಮ್ಗೆ ಮಕ್ಕಳಾಗಲಿ, ಅಥವಾ ನಮ್ಮ ಮನೇಲಿ ಅಜ್ಜ, ಅಜ್ಜಿಯಾಗಲಿ. ನಮಗೆ ತಂದೆ, ತಾಯಿಯಾಗಲಿ, ಯಾರೋ one time ಒಳಗ ಹುಷಾರ್ ಇಲ್ಲ ಅಂದ್ರ ನಾವು ದವಾಕನಿಗ ಹೋಗ್ತೀವಿ ದವಾಕನಿಗ ಹೋದಗಳಿಗೆ doctor ನೀವಪ್ಪಾ ನಮ್ ಪಾಲಿನ ದೇವರು, ನಮಗೇನೊ ಒಂದ ತೊಂದರೆ ಆಗೇತಂದ್ರ ನಮಗ್ ಅರಾಮ ಮಾಡಿ ಕೊಡ್ರಿ. ನಮ್ಗ ಏನ ವಿ~ ವಿಷಯ ಇದ್ರ ನಮ್ಗ ಸರಿಯಾಗಿ treatment ಕೊಡ್ರಿ ಅಂತ ಹೇಳಿ ನಾವು ದೇವರಿಗೆ ಕೈ ಮುಗಿಯೊಕಿಂತ ಹೆಚ್ಚ doctor ಗೆ ಕೈ ಮುಗಿತೇವ್ರಿ. ಕೈಮಗುದು ಅವ್ರೇ ನಮ್ ಪಾಲಿನ ದೇವರು ನೀವ ನಮ್ಮ ಪಾಲಿನ ದೇವ್ರು ಅಂತ ಹೊಳ್ಳ ಮುಳ್ಳ ಅಂತಿರತೇವಿ, ಅವರು ಎಷ್ಟು ನಂಬ್ಯಾರಲ್ಲ ನಮ್ಮನ್ನ ಅವರಿಗ ಪಾಪ್ ಮೋಸ ಆಗ್ಬಾರದು ಅವ್ರಿಗ ಸರಿಯಾದ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಅವ್ರ ತಮ್ಮ ತಮ್ಮ ಎಲ್ಲಾ ಕೆಲಸಗಳನ್ನು ಬದಿಗಿಟ್ಟು, ಆಮೇಲೆ ನಮಗೆ ಚಿಕಿತ್ಸೆಯನ್ನು ಕೊಟ್ಟು. ತಮ್ಮ ಕೈಲಾದಷ್ಟು ಎಷ್ಟು ಪ್ರಯತ್ನ ಆಗತ್ತೊ ಅಷ್ಟ. ನಮಗ ಅವ್ರು ಚಿಕಿತ್ಸೆಯನ್ನು ಕೊಡತಾರೆ, ಅದರಲ್ಲಿ ಏನಾದ್ರು ಅವರಿಗೆ ಸ್ವಲ್ಪ ಏರು ಪೇರಾದ್ರು ಅವ್ರೆ ಕೆಲಸದ ಮೇಲೆ ಒತ್ತಡ ಇರುತ್ತನ್ನುದು ಅವರಿಗೆ ಗೊತ್ತ ಇರತ್ತ, ಆದ್ರ ಜನ್ರೂ ಒಂದ ಸ್ವಲ್ಪ ದೇವ್ರ ಅಂತ, ಆ ವಿಷಯವನ್ನ ವಿಚಾರ ಮಾಡಿತಾ೯ರಲ್ಲಾ. ಅವರಗು ಒಂದ ಸ್ವಲ್ಪ ಅವ್ರೀಗೆ ಅದೇತರಾ ಅವ್ರೀಗೆ ನಾವು ಗೌರವವನ್ನು ಕೊಡಬೇಕ, ಒಳ್ಳೆ ಪದೆ ಪದೇ ಹೋಗಿ ಅವರಿಗೆ ತೊಂದರೆ ಕೊಡಬಾರದ್ರಿ. ಯಾಕಂದ್ರ ನಾವ ವಿಶ್ವ ಆರೋಗ್ಯ ದಿನ ಎಂದು ಏಪ್ರೀಲ್‌ ಯೋಳರಂದು ಆಚರಿಸುತ್ತೇವೆ, ಯಾಕ ಅಂತ ಆಚರಿಸಕೊಂತೀವಿ ನಮಗೆ ದೇವರಂತು ಕಣ್ಣಿಗ್ ಬಿದ್ದಿಲ್ರಿ. ದೇವರುನ್ ನಾವ್‌ ನೋಡಿಲ್ಲಾ, ಎಲ್ ಹೋದ್ರು ಯಾವದ್‌ ಒಂದ ಗುಡಿಗ ಹೋದ್ರು ಘಂಟಿ ಬಾರಸತ್ತೇವಿ, ಉದ್ದಿನಕಡ್ಡಿ ಬೆಳಗತೇವಿ ಪೂಜಿ ಮಾಡ್ತೀವಿ, ನಮಸ್ಕಾರ ಮಾಡತೇವಿ, ಹೂ ಏರಸತೇವಿ ಬತೇ೯ವಿ. ಆದ್ರ ದವಾಕನಿಗ ಹೋದ್ರ ನಾವು ಹೂ ಏರಸುದಿಲ್ಲಾ, ಉದ್ದಿನಕಡ್ಡಿನು ಬೆಳಗುದಿಲ್ಲಾ ಏನು ಮಾಡುದಿಲ್ರಿ. ದೇವರಿಗಂತೇಳೇ ಒಂದ ಗಣಪ್‌~ ಗಣಪತಿ ವಿಗ್ರಹ ಅಂತು. ಒಳಗೆ ನಾವ್‌ ಕಾಲಿಟ್ಟಗಳಿಗೆ, ಗು ದೆ ಯಾವುದೇ ದವಾಕನಿ‌ ಒಳಗಾದ್ರು ಹೋದ್ರು ಗಣಪತಿ ವಿಗ್ರಹ ಅಂತು ಇರುತ್ರಿ, ಆ ಗಣಪತಿಗ ನಾವ್‌ ಕೈ ಮುಗಿತೇವ್ರಿ, ಯಾಕ ಕೈ ಮುಗಿತೇವಿ ವಿಘ್ವವಿನಾಶಕ ಅಂತ ಹೇಳಿ ಗಣಪತಿನ್ನ ಕರಿತಾರ, ಅದೇ ಥರಾ ನಾವ್ doctor ಗಳುಗೆ ಹೋಗಿ ಕೈ ಮುಗಿ ನಮ್ಮ ಪಾಲಿನ ದೇವ್ರಪಾ ನೀನ್. ನಮ್ಮ ಮಕ್ಕಳನ ಉಳಸ, ನಮ್ಮ ತಂದೆ ತಾಯಿನ್ನ ಉಳಸು, ಅವ್ರೀಗ ಏನಾಗೇತಿ ಹೇಳರೀ doctor ಅಂತ್ಹೇಳಿ ನಾವ್‌ ಕೇಳ್ಕೊಂತೀವ್ರಿ. ಅವ್ರು ಸ್ವಲ್ಪ ಇವರು patient ಕಡೆ ಇದಾರ. ಇವ್ರುಗು ಸ್ವಲ್ಪ ಭಯಾ ಆಗತ್ತ ಅಂತ ಏನೋ ಸ್ವಲ್ಪ serious ವಿಷಯಾ ಇದ್ರು ಅವ್ರ ನಮ್ಮ ಹತ್ರಾ ಹೇಳಕೊಳೊದಿಲ್ಲಾ, ಯಾಕೆ ಅಂದ್ರ ಅವ್ರ ನಮ್ಮನ್ನ ದೇವರ ಅಂತ ನಂಬಿತಾ೯ರ ನಾವ್‌ ಏನೊ treatment ಕೊಡೊ time ಒಳಗೆ ಹೆಚ್ಚು ಕಮ್ಮಿ. ಆತಂದ್ರ patient ಗೆನೊ ಆಯಿತ ಅಂತ ಹೇಳಿ ಅವ್ರು ಇದ ಮಾಡ್ಕೊಂಡಂದ್ರ ದೇವರ ಅಂತ ಅಂತ ನಾವ್‌ ನಂಬಿತೇ೯ವಲ್ಲಾ ಅವ್ರಿಗ್‌ ಮತ್ತ ಬೇರೆ ಥರಾ ಮಾತಾಡತಾರ, ಮಾತಾಡಬಾರದ ಅದ. ಅದ ಯಾವದೇ ಕಾರಣಕ್ಕೂ doctor ನ್ನ ನಾವ ದೇವರಂತ ನಂಬಿತೇ೯ವಲ್ಲಾ ಅವ್ರ ಚಿಕಿತ್ಸೆ ಕೊಡೊ time ದಲ್ಲಿ ಯಾವ ಥರಾ ನಾವ್‌ ನಂಬಿಕೆ ಇಟ್ಟಗೊಂಡಿರತೇವಿ ಕಡೆ ತನಾನು ಅದ ನಂಬಕಿ ನಮ್ಮ ಹತ್ರ ಇರಬೇಕ, ಇದೇ ನಾನು doctor ಹತ್ರ ನಾನರೀ ಅ ವೈದ್ಯರು ಮತ್ತು. ಒಬ್ಬ patient ವ್ಯತ್ಯಾಸದ ಬಗ್ಗೆ ಮಾತಾಡತಾ ಇದ್ದೆ, ಯಾವದೇ ತರವಾದ ವ್ಯಕ್ತಿಯಾಗಲಿ ಅಥವಾ ಯಾವದೇ ತರಾ doctors ಆಗಲಿ, ದುಡ್ಡಿಗಾಗಿ ನಿಲ್ಲಬಾರದು ದುಡ್ಡಿಗಾಗಿ ನಿಂತರ ಜನರಿಗೆ ಯಾವುದೇ ತರಾ ದೇವರ ಅಂತಾ ಕಾಣಸೊದಿಲ್ರಿ, ದೇವರ ಅಂತಾ ಕಾಣಸಾಕ ಆಗೋದಿಲ್ಲಾ. ದೇವರ ಅಂತ ನಾವ ಯಾಕ ಕರಿತೀವಿ ಅಂದ್ರ doctor ತಮ್ಮ ಕೈಲಾದಷ್ಟು ನಮಗೆ ಚಿಕಿತ್ಸೆಯನ್ನು ಕೊಟ್ಟು ನಮ್ಮ ಜೀವಾವನ್ನು ಉಳಿಸಿರ್ತಾನ, ಅದೇ ತರಾ ಬ ಒಬ್ಬ patient ಆಗಲಿ. Patient ಕಡೆದವ್ರಾಗ್ಲಿ ಆರೋಗ್ಯ ತಪ್ಪಿದ, ಏರು ಪೇರಾದಂತ ವ್ಯಕ್ತಿಯ ಕಡೆದವ್ರಾಗ್ಲಿ, ಅವ್ರು ನಾವು ದುಡ್ಡಿಗೋಸ್ಕರ ನಮ್ಮ doctor ಈ ತರಾ ಮಾಡಾಕತ್ತಾನ, ಹಂಗ ಮಾಡಾಕತ್ತಾನ, ಹಿಂಗ ಮಾಡಾಕತ್ತಾರ ಅಂತ ಹೇಳಿ ನಾವ್‌ ತಿಳಕೊಬಾರದ. ಅದೇ ಥರಾ ಅವ್ರು ನಮ್ಮ ಮನಿಯೊಳಗ ನಮ್ಮ ಒಂದ ತಂದೆ ತಾಯಿ ಜಗದಾಗ ನಿಂತ ಅವ್ರ್‌ ನಮ್ಮನ್ನ ಕಾಪಾಡಾಕತ್ತಾರಂತ ತಿಳಕೊಂಡ ನಾವು doctor ಗೆ ನಾವು support ಕೊಡಬೇಕ, ಇದೇ ನಾನ doctor ಹತ್ರಾ. ಅಥವಾ patient ಅಥವಾ request ಮಾಡ್ಕೊಳ್ಳೊದು, ಯಾವದೇ ತರಹದ hospital ಗೆ ಅಥವಾ ದವಾಕನಿಗೆ ಅಂತ ನೀವ್‌ ಹೋದ time ಒಳಗ. ನಿಮ್ಮ ಮನಿಯವರಾಗಲಿ, ಬೇರೆದವರಾಗಲಿ ಅ ಬೇಕಾ emergency time ಒಳಗ blood ಅಥವಾ ಏನೋ ಒಂದ ಏರು ಪೇರಾಗಿತೇ೯ತಿ. ಯಾರೋ ಹೊರಗಿನವರು ನೋಡಿದ ಸಂದಭ೯ದಲ್ಲಿ suddenly ಅವ್ರೀಗೆ help ಮಾಡುವಂತ ಉದ್ದೇಶ ಇಟ್ಟಕೊಳ್ರಿ, ಯಾವದೇ ತರಹದ ಅವ್ರ್ಯಾಕಬಿಡ ನಮಗೇದಕ್‌ ಬೇಕರೀ ಅವ್ರಗ್ಯಾಕ ನಾ ರಕ್ತ ಕೊಡಬೇಕ್ರೀ ಅವ್ರಗ್ಯಾಕ ಇದ ಮಾಡಬೇಕರೀ. ಅಂತಾ ಭಾವನೆ ಇಟಗೋಬ್ಯಾಡ್ರಿ. ಎಲ್ಲೇ ಹೋದ್ರು ಒಂದ ಯಾವದೇ ಒಂದ ವ್ಯಕ್ತಿ ಜೀವಾ ಉಳಸೆವಂದ್ರ ಅವ್ರ ಜೀವಾ ಉಳಿತಂದ್ರ ನೂರಜನಕ್ಕ ನಾವು ಜೀವಾ ಉಳಸದ್ಹಂಗ, ಅವ್ರು ನಮ್ಮ ನೆನಸಗೊಂಡ ನಮ್ಮ ಮಕ್ಕಳಿಗ ಛಲೋ ಆಗಲಿ, ನಮ್ಮ ಮನಿಯವರ್ಗ ಛಲೋ ಆಗಲಿ ಅಂತ್ಹೇಳಿ ಹಾರೈಸತಾರ. ಅವರೇನ ಕೆಟ್ಟ ಹ ಹಂಗ ಹಾರೈಸೆಂಗಿಲ್ಲಾ ನಾವು ಒಮ್ಮೆ ಅದರಲಿದ್ದ ಛಲೋತ್ನಂಗಾಗಿ, ಅರಾಮಾಗಿ ಬಂದ್ವೆಂದ್ರೀ, ನಮ್ಗ ಅವ್ರ ಸಾಯುಮಟಾನು ನೆನಸತಾರ, doctor ನಾಗಲಿ ಒಬ್ಬ ಆ ರಕ್ತ ಕೊಟ್ಟಂತಹ ವ್ಯಕ್ತಿನ ಆಗಲಿ. ಇಲ್ಲಾ ದ~ ದವಾಕಾನಿಗ ಹೋಗೊ time ಒಳಗ ನಮ್ಮ ದುಡ್ಡಿನ emer~ ದುಡ್ಡಿರೊ ದುಡ್ಡಿನ ಅವಶ್ಯಕತೆ ಇದ್ದಾಗ ಒಬ್ಬ ಯಾವದ ಒಬ್ಬ ವ್ಯಕ್ತಿ ಕಷ್ಟ ಪಟ್ಟ ದುಡ್ಡ ತಗೋಪಾ೯ ನೀನ, ಹೋಗ ಮದಲೇಕ ಜೀವಾ ಉಳಸ್ಕೊಂಡಬಾ ಅಂತ ಕೊಟ್ಟಿತಾ೯ರಲ್ಲಾ ಅವ್ರೀಗ ಸಾಯುಮಟಾ ಅವ್ರ ನೆನಪೊಳಗ ಇಟಗೊಂಡ ನೆನಸಕೊಂತ ಹೋಗ್ತಾರ್ರಿ.

ಹಾ hello ಹೌದು, ನಾನೆ ಮಾತಾಡೋದು, ಏನ್ ಅಪರೂಪದಲ್ಲಿ phone ಮಾಡಿದ್ರಲ್ಲ? ಅದು ಹೀಗೆ ಮಾಡಿದ್ದು, ನೀವ್ಸ ಅಪರೂಪದಲ್ಲಿ ಮಾಡುದಲ್ಲ ಹಾಗೆ.

ನನ್ನದ್ಸಾ ಆಯ್ತು. ಏನ್ special ಮಾಡಿದಿರಿ? ಇವತ್ತಾ ಇವತ್ತು ಶುಕ್ರವಾರ ಅಲ್ಲ. ಹ್ಮ್. ಇನ್ ಏನ್ ವಿಶೇಷ ಏನ್ ಇಲ್ಲ. ಖಾಲಿ veg ಅಷ್ಟೇ ತರ್ಕಾರಿ. ಮತ್ತೆ ನಾಳೆ ಮಹಾಶಿವರಾತ್ರಿ ಅಲ್ಲ, ಎಲ್ಲಾದ್ರೂ ಹೋಗ್ವ plan ಉಂಟಾ ದೇವಸ್ಥಾನಕ್ಕೆಲ್ಲಾ?

ಇಲ್ಲ ನಮ್ಮ ಮನೆ ಹತ್ರಾನೇ ಕಾನದಪಾಡಿ ಅಂತ ಉಂಟು ಅಲ್ಲಿ ತುಂಬಾ ವಿಶೇಷವಾಗಿ. ನಾಳೆ ಬೆಳಿಗ್ಗೆ ಆರ್ ಗಂಟೆ ಇಂದ ನಾಡ್ದು ಬೆಳಿಗ್ಗೆ ಎಂಟುವರೆ ತನಕ ಭಜನಾ ಕಾರ್ಯಕ್ರಮ ಉಂಟು. ಹ್ಮ್ ಹಾಗೆ ನೀವು ಅಲ್ಲಿ ಹಾಗಾದ್ರೆ busy ಇರ್ತೀರಿ ಅಂತ ಲೆಕ್ಕ. ನಾಳೆ ಎಂತ special . ನಾಳೆ ಎಂತ special ಮಹಾಶಿವ ರಾತ್ರಿಗೆ? ಮಹಾಶಿವ ರಾತ್ರಿಗೆ ನಮ್ಮ್ಗೆ ನಾಳೆ ಅದು ದೋಸೆ ಮಾಡ್ತೇವೆ. ಓಡ್ ದೋಸೆ ಅಂತ, ದೋಸೆ ಮಾಡಿ ಅದನ್ನು ಸೀ ಇದು ಬೆಲ್ಲ ಮತ್ತೆ ಕೊಬ್ಬರಿ ಹಾಕಿ ರುಬ್ಬಿ ಅದು ಹಾಲ್ ತೆಗಿತಾರೆ. ಅದ್ರಲ್ಲಿ ಹಾಕಿ ಇಟ್ಟು. ದೇವ್ರಿಗೆ ಎಡೆ ಇಟ್ಟು ಆಮೇಲೆ ತಿನ್ನುದ್. ಹ್ಮ್ ಹಾಗೆ, ನಾಳೆ ಉಪವಾಸ ಇಲ್ವಾ ಎಂತಸ ಇಲ್ವಾ? ಉಪವಾಸ ಅಂದ್ರೆ ಅಂದ್ರೆ ಅದು ನಾಳೆ ನಮ್ಮ ನಮ್ಮ ಇದ್ರಲ್ಲಿ ಪದ್ಧತಿ ಉಂಟು. First ದೋಸೆ ಮಾಡಿದ್ದು, ಅಂದ್ರೆ first ಒಂದ್ ದೋಸೆ ಮಾಡಿದ್ದ್, ಅದ್ first ಮಕ್ಕ್ಳಿಗೆ ಕೊಟ್ಟು. ಅಂದ್ರೆ ಈಶ್ವ ಅದೊಂದು ಕಥೆ ಉಂಟ್ ಅಂತೆ ನಮ್ಮ ಅಮ್ಮ ನಾವ್ರೆಲ್ಲ ಹೇಳ್ತಾ ಇದ್ರು. ಅದಕ್ಕೆ first ಮಕ್ಕ್ಳಿಗೆ ಕೋಡ್ಬೇಕು. first ಮಕ್ಕ್ಳು ಯಾರ್ ಹುಟ್ಟಿರ್ತಾರೆ, ನಮ್ಮ ಅಕ್ಕನಿಗೆ ಕೋಡ್ತಾರೆ ಅದನ್ನ. ದೋಸೆ ಮಾಡಿ ನಮ್ಮ ಅಕ್ಕನಿಗೆ ಕೊಟ್ಟು ಆಮೇಲೆ ಎಡೆ ಇಟ್ಟು. ಉಪವಾಸ ನಮ್ಮ ಮನೇಲಿ ಇಲ್ಲ. ನಮ್ಮ ಅಜ್ಜನ ಮನೇಲಿ ಉಪವಾಸ ಇಡ್ತಾರೆ.

ಮತ್ತೆ ಹೇಗೆ ಮಾಡ್ತೀರಾ? ನಾವು ಅಂದ್ರೆ ಎಂತಸಾ special ಇಲ್ಲ morning ದೇವಸ್ಥಾನಕ್ಕೆ ಹೋಗಿ ಬಂದು. ಮತ್ತೆ evening ಎಂತಾದ್ರು ರಾತ್ರಿ, ಅಂದ್ರೆ ನಾಳೆ ಮಹಾಶಿವರಾತ್ರಿ ಅಲ್ಲ, ರಾತ್ರಿ ಎಲ್ಲಾದ್ರೂ ಕಲ್ ಹೊಡಿಲಿಕ್ಕೆ ಎಲ್ಲಾ ಹೋಗ್ಬೇಕು. ನಮ್ಮ ಮನೆ ಬರ್ಬೇಡಿ ಆಯ್ತಾ?

ಇಲ್ಲ ಬರ್ಬೇಡಿ ನಮ್ದು ಹಂಚಿದು ಮನೆ . ನಿಮ್ಮ್ ಆಚೆ ಎಲ್ಲಾ ಮಾಡುದಿಲ್ವಾ, ಅಂದ್ರೆ cycle ಅನ್ನು ಪಕ್ಕದ್ ಅವ್ರ್ ಮನೇಲಿ ಇಡುದು . ಹಾಗೆಲ್ಲ? ಕಲ್ಲು ಹೊಡಿಯುಕಿಂತ ಜಾಸ್ತಿ ಬಸ್ಳೆ, ಬಸ್ಳೆ ಉಂಟಲ್ಲ ಅದನ್ನು ಕದಿಯುದು. ಮತ್ತೆ ತೊಂಡೆ, ತೊಂಡೆಕಾಯಿ ಇರ್ತದಲ್ಲ ಅದನ್ನು ಕದ್ದು ಹಿಡ್ಕೊಂಡ್ ಹೋಗುದು. , ಮತ್ತೆ ಕದಿಲಿಕ್ಕೆ ಎಲ್ಲಿಸ ಹೋಗ್ಲಿಕ್ಕೆ ಇಲ್ವಾ? ಇಲ್ಲಾರಿ ಈಗ ವಯಸ್ಸ ಆಯ್ತ್ ಅಲ್ಲ . ಸಣ್ಣದಿರ್ವಾಗ ತುಂಬಾ ಮಾಡ್ತಿದ್ವಿ ಅದನ್ನು ಕೆಲ್ಸ. ಈಗ ಬರಿ ಭಜನೆ ಬಿಟ್ರೆ ಬೇರೆ ಏನು ಬೇಡ. ವಯ್ಸ್ ಆಯ್ತ್ ಅಂತ ಹೀಗೆ ನಾವು ಬಿಡ್ಬರ್ದಲ್ಲ ನಾವು ಹೋಗ್ಬೇಕಲ್ಲ. ಅಲ್ಲಾ ಹೋಗಿ ಬಿದ್ರೆ ಕಡೆಗೆ. ದೇವರು ಕಾಪಾಡ್ತಾರೆ ಅಂತ ಹೋಗ್ಬೇಕು ಹೋಗಿ ಕದಿಬೇಕು. ಹಾಗೆ ಆಗಿ ಇಲ್ಲ ನಾವು ದೇವರ ಭಜನೆ ಮಾಡುದು ಈಗ ವಯಸ್ಸ ಆಯ್ತಲ್ಲ, ದೇವರದ್ದು ಭಜನೆ ಮಾಡ್ತಾ ಕುತ್ಕೊಳ್ಳುದು . ಬೆಳಿಗ್ಗೆಯಿಂದ ಸಂಜೆವರೆಗೆ, ನಾಳೆ ಜಾಗರಣೆ ಉಂಟಾ? ಜಾಗರಣೆ ಅದೇ ಮನೆ ಹತ್ರಾನೇ ಕಾನರಪಾಡಿ ಅಂತ ಬನ್ನಿ ಮಾರೇ? ಆ ಬರ್ವ . ವಿಶೇಷ ಅದೇ ಮತ್ತೆ ಇದು ಫಲಹಾರ ಎಲ್ಲಾ ಉಂಟು. ಭಜನೆ ಮಾಡುದು fruits ಏನಾದ್ರೂ ತಿನ್ನುದು, ಪುನ ಭಜನೆ ಮಾಡುದು. ಹಾಗೆ ದೇವ್ರ ಭಜನೆ ಮಾಡ್ತಾ ಇರುದು ಬೆಳಿಗ್ಗೆ, ನಾಳೆ ಬೆಳಿಗ್ಗೆಯಿಂದ ನಾಡ್ದು ಬೆಳಿಗ್ಗೆ ತನಕ. ಹಾಗೆ ವಿಶೇಷ ಎಲ್ಲಾ? ವಿಶೇಷ ಹೇಳ್ಬೇಕು. ಚಳಿ ಜೋರು ಉಂಟಲ್ಲ? ಹಾ ಹೌದ್, ರಾತ್ರಿ ಹೋಗ್ಬೇಕಾದ್ರೆ sweater ಎಲ್ಲಾ ಹಾಕೊಂಡು ಹೋಗಬೇಕು ನಾಳೆ. ಹಾ ಹಾ ನಿಮ್ದು ಹಾಗಾದ್ರೆ ಕಾರ್ಬಾರ್ ಜೋರ್ ಉಂಟಂತ ಆಯ್ತು. ಹೌದ್ . ನಾಳೆ ಕದ್ವಾ plan plan ಉಂಟು, list ಉಂಟು ಯಾರ ಮನೆಯಿಂದ ಎಂತ ಎಲ್ಲಾ ತೆಗಿಬೇಕು ಅಂತ. ಹೌದಾ ನಮ್ದು ಇಲ್ಲರೀ, ನಾಳೆ ಭಜನೆ ಮಾಡ್ವ ಅಂತ. ಬನ್ನಿ ನಿಮ್ಮ family ಸಮೇತ ಬನ್ನಿ ನಾಳೆ. ಆಯ್ತಾಯ್ತು ಬರ್ವ. ಆಯ್ತ್ ಬರ್ವ. ಏನ್ special ಮಾಡ್ತೀರೀ ನಮ್ಗೆ ಅಂತ?

ನಿಮ್ಗ ಅದೇ ಶಿವರಾತ್ರಿ ಭಜನೆ ಮಾಡುದು ಒಂದು special ಅಲ್ಲ. ಮತ್ತೆ ಬೇಕಾದ್ರೆ ಹೋಗ್ವ. ಊಟಕ್ಕೆಲ್ಲ . ಅಲ್ಲ ನಮ್ಮ, ನಮ್ಮ ಮನೆ ಹತ್ರ ಒಂದು ಇದು ಉಂಟು. ಹಲಸಿನ ಹಣ್ಣು ಆಗಿದೆ ಈಗ, ಅದನ್ನು ಕದಿಲಿಕ್ ಆದ್ರೂ ಹೋಗ್ವ. ನೀವು ಬಂದ್ರೆ ಹೋಗ್ವ ಅಂತ ಉಂಟ. ಹಾಗಾದ್ರೆ ಅದನ್ನು ಕದಿಲಿಕ್ಕೆ ಬರ್ತೇವೆ ನಾಳೆ ನಾವು. ಆಯ್ತ್ ಆಯ್ತ್ ಸರಿ. ನಾ ಸ್ವಲ್ಪ ಕೆಲ್ಸದಲ್ಲಿ busy ಇದ್ದೇನೆ. ಮತ್ತೆ ಪುನ phone ಮಾಡ್ತೇನೆ. ಮತ್ತೆ ಆಯ್ತಾ?

ನಾನು ಹೋಳಿ ಹಬ್ಬ ಬಗ್ಗೆ ಹೇಳಾಕತ್ತಿನ್ರಿ, ಹೋಳಿ ಹಬ್ಬ ಭಾಳ ಸುಂದರವಾದ ಹಬ್ಬ, ಈ ಹೋಳಿ ಹಬ್ಬಕ್ಕ ಬಣ್ಣಗಳ ಹಬ್ಬ ಎಂದ ಕರಿತಾರ, ಮತ್ತ್ ಈ ಹಬ್ಬ ಪ್ರತಿವಷ೯ ಮಾಚ೯ನ್ಯಾಗ ಬತೇ೯ತಿ, ಒಂದ್ ಒಂದ್ ಕಡೆ ಹೋಳಿ ಹಬ್ಬಕ್ಕ. ಬಿಳಿ ಅಬಿ೯ ಹಾಕೋಂತಾರ, ಮತ್ತ್ ನಾವ್‌ ವಿಶೇಷ ಸಿಹಿ ತಿಂಡಿ ಮಾಡ್ತೇವಿ, ಆಮೇಲೆ ಈ ದಿನಾ ಶ್ರೀಕೃಷ್ಣ ನಭಕ್ತ ಪಲಾ೯ದ ಬೆಂಕಿಯಿಂದ ಜೀವಂತ ಆಗಿ ವಾಪಸ್ಸ ಬಂದಿದ್ ದಿನ, ಆಮೇಲೆ ಪಾಲ್ಗುಣ ಮಾಸದ ಶುಕ್ಲಪಕ್ಷದ ಪೂಣಿ೯ಮೆಯಂತ. ಹೋಳಿ ಹಬ್ಬ ಆಚರಿಸತೇವಿ, ಮತ್ತ ಹೋಳಿ ಹಬ್ಬದ ದಿನಾ ಎಲ್ಲಾರಗು೯ ಶುಟಿ ಕೊಡ್ತಾರ್ರಿ. ನಾವೆಲ್ಲಾ ಹೋಳಿ ಹಬ್ಬಕ್ಕ ಹೋಳಿ ಹಬ್ಬ ಅಂತ ಕರ ಅನ್ನೆಂಗಿಲ್ಲಾ, ಕಾಮಣ್ಣ ಹಬ್ಬ ಅಂತ ಕರಿತೀವಿ, ಈ ಕಾಮಣ್ಣನ ಹಬ್ಬಾ ಎಲ್ಲಾ ಸಣ್ಣ ಸಣ್ಣ ಹುಡುಗುರಿಗೂ ಭಾಳ ಇಷ್ಟ. ಕಾಮಣ್ಣನ ಹಬ್ಬಾ ಕಾಮಣ್ಣ ಹಬ್ಬಾ ದಿನಾ ಐತಂದ್ರ, ಒಂದ ಹದಿನೈದ ದಿವಸ ಮೋದಲೇಕ್ ಹಲಗಿ ಬಾರಸಾಕ ಚಾಲು ಮಾಡ್ತಾರ ಮತ್ ಪಟ್ಟಿನು ಹದನೈದ ದಿನಾ ಮದಲಕ ಎಬಸ್ತಾರ್ರಿ, ಹಲಗಿ ಬಾರಸ್ಕೊಂತ ಮನಿ ಮನಿಗ ಹೋಗಿ ಪಟ್ಟಿ ಎಬಸ್ತಾರ. ಪಟ್ಟಿ ಎಬಸ್ಕೊಂತ ಅಲ್ಲಲ್ಲಿ, ಅಲ್ಲಿ ಇಲ್ಲಿ ಬಿದ್ದಿದ್ವ ಕಟ್ಟಗಿ, ಟೆಂಗಿನಗರಿ ಎಲ್ಲಾ ತಗೊಂಡ, ಒಂದಕಡೆ ಎಲ್ಲಾ ಇಡ್ತಾರ್ರಿ, ಇಟ್ಟ ಇಟ್ಟ ಹದನೈದ ದಿನಾ ಒಳಗಂದ್ರ ಭಾಳ ಕಟಗಿ, ಟೆಂಗಿನಗರಿ ಜಮಾ ಮಾಡ್ತಾರ, ಹೋಳಿ ಹುಣ್ಣಮಿ ದಿನಾ ಕಾಮಣ್ಣ ಇಡ್ತಾರ. ಬ್ಯಾರೆಕಡೆ ಎಲ್ಲಾ ಮಣ್ಣಿನ ಕಾಮಣ್ಣ ರತಿ ಇಡ್ತಾರ, ನಮ್ಮ ಓಣ್ಯಾಗ ಕಡೆ ಹುಲ್ಲಿಂದ ಕಾಮಣ್ಣ ಮಾಡ್ತಾರ್ರಿ, ಹುಲ್ಲಿಂದಂದ್ರ ಒಂದ ಅಂಗಿ, ಪ್ಯಾಂಟೊಳಗ ಭತ್ತಹುಲ್ಲ ತುಂಬಿ ಕಾಮಣ್ಣನ ತಯಾರ ಮಾಡ್ತಾರ, ಇ ಕಾಮಣ್ಣನ ತಯಾರಮಾಡಿ. ನಿಂದರಿಸಿ ಪೂಜೆ ಮಾಡಿ, ತಯಾರ ಮಾಡ್ತಾರ. ಪೂಜೆ ಮಾಡ್ತಾರ. ಎಲ್ಲಾರು ಉಳಿದೊರ ಅದಕ್ಕ ಹಪ್ಪಳ, ಹೋಳಗಿ, ಚಕ್ಕಲಿ, ಬಜಿ ಇವೆಲ್ಲಾ ಕಾಮಣ್ಣಗ ನೈವೇದ್ಯ ನಿಡ್ತಾರ. ಇದೆಲ್ಲಾ ಹುಣ್ಣಮೆ ದಿನಾ ಮಾಡ್ತಾರ. ಇದರ ಮರನೆದಿನಾ ಎಲ್ಲಾರು ಬಣ್ಣ ಆಡ್ತಾರ. ಒಟ್ಟ ಯಾರ್ಡ್ ದಿನಾ ಮಾಡ್ತಾರ, ಬ್ಯಾರೆಕಡೆ ಎಲ್ಲಾ ಐದ್ದಿನಾ ಮಾಡ್ತಾರ, ಐದ್ದೀನಾ ಮಾಡಿ, ಐದ್ದೀನಾನು ಬಣ್ಣ ಆಡ್ತಾರ ಮಾತ್ರ ನಮ್ಮ ಓಣ್ಯಾಗ ಯಾರ್ಡ್ ದಿನಾ ಮಾಡ್ತಾರ. ಯಾರ್ಡನೆ ದಿನಾ ಬೆಳಿಗ್ಗೆನ ಸಣ್ಣ ಸಣ್ಣ ಹುಡುಗುರು ಬಣ್ಣ ಆಡಾಕ ಚಾಲು ಮಾಡ್ತಾರ. ಬೆಳಗ್ಗೆ ಬಣ್ಣ ಆಡಾಕ ಚಾಲು ಮಾಡದೋರ್ ಸಂಜಿಮಟಾನು ಬಣ್ಣ ಆಡ್ತಾರ, ಸಂಜಿಯಾತಂದ್ರ ಕಟಗಿ, ಟೆಂಗಿನಗರಿ ಎಲ್ಲಾ ಜಮಾ ಮಾಡಿದ್ದ ಕಾಮಣ್ಣ ಸುತ್ತಲೂ ಇಡ್ತಾರ, ಕಾಮಣ್ಣನ ಎಲ್ಲಾ ಸುತ್ತಲೂ ಇಡು ಮುಂಚೆಕ್‌ ಕಾಮಣ್ಣನ್ಡ್ ಮೆರವಣಿಗೆ ಮಾಡಾಕ. ತಗೊಂಡ್ ಹೋಕ್ತಾರ, ಎಲ್ಲಾ ಓಣಿದೋರ ಅವರವರ ಕಾ ಓಣಿದ ಕಾಮಣ್ಣದ ಮೆರವಣಿಗೆ ಮಾಡಾಕ ತಗೊಂಡ್ ಬತಾ೯ರ, ಎಲ್ಲಾ ಓಣೀದವ್ರ ಸೇರಿ, ಕಾಮಣ್ಣಂದ ಮೆರವಣಿಗೆ ಮಾಡುದ ಎಲ್ಲಾ ಕೂಡಿ. ಎಲ್ಲಾರು ಜನಾ ನೋಡಾಕ್ ಬತಾ೯ರ, ಬಂದಿತಾ೯ರ. ಮೆರವಣಿಗೆ ಮಾಡಿ, ಅವರವರ ಓಣಿಗ ಅವರವರ ಕಾಮಣ್ಣ ತಗೊಂಡ ಹೋಗ್ತಾರ. ತಗೊಂಡ ಹೋಗಿ, ಕಟಗಿ, ಕುಳ್ಳ ಅದರ ಸುತ್ತಲೂ ಇಟ್ ಕಾಮಣ್ಣಗ ಬೆಂಕಿ ಹಚ್ಚತಾರ. ಹಚ್ಚಿ ಎಲ್ಲಾರು ಅದರ, ಅವರವರ ಬಣ್ಣಾ ಆಡಿದ್ದು ಅಬಿ೯, ಬೆಂಕಿ ಒಳಗ ಹಾಕ್ತಾರ, ಹಾಕಿ ಬೆಂಕಿ ಸುತ್ತಲ್‌ ಎಲ್ಲಾರೂ ಸುತ್ತ ಹಾಕೊಂತ ಹೋಯ್ಯಕೊಂತಾರ. ನಮ್ಮ ಓಣ್ಯಾಗ ಅದ ಬೆಂಕಿ ಆರಿದ ಮ್ಯಾಲ ಅದರ ಕೆಂಡ ಇರುಮಟಾ ಬಂದ. ಕಡ್ಲಿಕಾಯ್‌ ಹುರಕೊಂಡ್ ಹೋಗ್ತಾರ ಹೋಗಿ ತಿಂತಾರ, ತಿಂದ್ ಎಲ್ಲಾರು ಮತ್ತ ಬ್ಯಾರೆಕಡೆ ಹೋಗ್ತಾರ, ಬ್ಯಾರೆಕಡೆ ಅಂದ್ರ ಐದ್ದೀನಾ ಮಾಡ್ತಾರ ನೋಡ್ರಿ, ಅಲ್ಲ್‌ ಹೋಗ್ತಾರ, ಅಲ್ಲ್‌ ಹೋಗಿ ಬಣ್ಣ ಅಡ್ತಾರ. ಅಲ್ಲಿ ಮತ್ತ ಆಡತೀತಾ೯ರ. ಜೋರ ಜೋರ, ಮತ್ತ್ ಕಾರಂಜಿ ಬಿಟ್ಟಿತಾ೯ರ ಅದರೊಳಗ ಹೋಗಿ ಕುಣದ್ ಕಾಮಣ್ಣನ ಹಬ್ಬ ಮುಗಸ್ತಾರ, ಆಮೇಲ ಎಲ್ಲಾರು ಮತ್ತ ಇನ್ನೊಂದ್ ಕಡೆ ಹೋಗ್ತಾರ್ರಿ, ಅಲ್ಲಿ ನಾವು ಹೋಗ್ತೀವಿ, ಅದ್‌ ಎಲ್ಲಂದ್ರ ನವಲಗುಂದರೀ. ಅಲ್ಲಿ ಎಲ್ಲಾಕ್ಕಿಂತ ದೊಡ್ಡ ಕಾಮಣ್ಣ ಇಡ್ತಾರ, ಅಲ್ಲೇ ಎದಕ್ ಎಲ್ಲಾರು ಹೋಗ್ತಾರ ಅಂದ್ರ ಅಲ್ಲೇ, ಆ ಕಾಮಣ್ಣಗ ಬೇಡಕೊಂಡಿದ್ ಎಲ್ಲಾ ಆಗ್ತೆತಂತ, ಎಲ್ಲಾರು ನಂಬ್ಯಾರ್ರಿ ಆಗತ್ತಾ ಅಂತ ಅದಕ್ಕ ಎಲ್ಲಾರು. ಆ ನವಲಗುಂದ ಕಾಮಣ್ಣ ಕಡೆ ಹೋಗ್ತಾರ, ಆ ಕಾಮಣ್ಣನ್‌ ನೋಡಬೇಕಂತ್ರ ಭಾಳ ಪಾಳೆ ಇತೇ೯ತ್ರಿ, ಪಾಳೆಗ ನಿಂತ ಎಲ್ಲಾರೂ ಅದಕ್ ಬೇಡಕೊಂಡ ಬತಾ೯ರ.

Hello sir ತಮ್ ಹೆಸ್ರು ಗೊತ್ತಾಗ್ಲಿಲ್ಲಾ.

sir ಊಟಾ ಆಯ್ತಾ sir ?

ಆಹ್ ನಿಮ್ದು civil work ಬಿಟ್ಟು ಇನ್ನೂ ಎನ್ ಮಾಡ್ತೀರಾ sir ?

ಬೈ~ ನಂದು second year ಮೂಗ್ದಿತ್ತು PUC .

Second year ಮುಗ್ದಲ್ಲದೆ ನಾವು civil contractor ಮಾಮರ್ ಇದ್ರು ಅವ್ರ್ ದ್ದೆ ಅವ್ರ್ ದ್ದೆ ಕೆಲ್ಸ ಮಾಡ್ಕೊಂತ ಅವ್ರದ್ದೇ contract ಮಾಡ್ಕೊಂತ ಅದಿನಿ. ಹೌದಾ ನಮ್ own business ಬೇಡಾ ಆಗಿದೆಲ್ಲ .

ಹಾ ನಮ್ದು BA ಬಂದು BA complete ಆಯ್ತಾ .

ಆದ್ರು ಹಾಲಲ್ಲೆ ಅಭಿವೃದ್ದಿ ಜಾಸ್ತಿ ಕಾಣ್ತು ಅದರಿಂದ

ಹ್ಮ್ ವ್ಯಾಪಾರಾ ಎಲ್ಲಾ ಚನಾಗೈತ? ಮತ್ತೆ thirty five thousand ಆಗ್ತದೆ ಎಲ್ಲಾ ಒಂದ್ ನಾಲಕ ಎಮ್ಮೆಗಳಿದಾವೆ.

ಅದ್ ಬಿಟ್ಟು ಮತ್ತೆ ಒಂದೆರಡು ಎಕ್ರೆ ಹೊಲಾನೂ .

ಈಗ ಗುಡಿಯಿಂದ ಈ ಕಡೆ last ಒಂದ್ ಒಂದೇರಡ್ ಎಕ್ರೆ ನಾವ್ ಸ್ವಂತ ಮಾಡ್ತಾ ಇದೀವಿ ಹೊಸ್ತಾಗಿ . ಹ್ಮ್ ಆಯ್ತ್ ಆಯ್ತ್ . ನಾನು ಇದೆ civil ಲಲ್ಲೇ ಮಾಡ್ತಾ ಇದಿನಿ ಜಾಸ್ತಿ civil ಅಲ್ಲೇ income ಚನ್ನಾಗಿದೆ.